ಈ ಚಿತ್ರದಲ್ಲಿ ನಾವು ರೂಮನ್ನ ನೋಡಬಹುದು.

ಈ ರೂಮಿನಲ್ಲಿ ಸೋಫಾ ಗಳನ್ನ ಇಟ್ಟಿದ್ದಾರೆ.

ಚಿತ್ರದಲ್ಲಿ ನಾವು ಒಂದು ಸೋಫಾ ಸೆಟ್ ಅನ್ನ ನೋಡಬಹುದು ಮತ್ತು ಅಲ್ಲಿ ಟೇಬಲ್ ಗಳನ್ನು ಸಹ ನೋಡಬಹುದು.

ಈ ರೆಸ್ಟೋರೆಂಟ್ ನೋಡಲು ಬಹಳ ಸುಂದರವಾಗಿದೆ.

ಹಸಿರಿನಿಂದ ಕೂಡಿರುವಂತಹ ಹುಲ್ಲು ಅನ್ನು ನಾವು ಸಹ ನಾವು.

ಮತ್ತು ಅಲ್ಲಿ ಒಂದು ದೊಡ್ಡದಾದಂತ ಕುರ್ಚಿ ಇದೆ.

ಮತ್ತು ದೊಡ್ಡ ಗಾತ್ರದ ಬಿಲ್ಡಿಂಗ್ ಅನ್ನ ನೋಡಬಹುದು ಆ ಬಿಲ್ಡಿಂಗ್ ಇನ ಅಕ್ಕ ಪಕ್ಕ ಗಿಡ ಮರಗಳು ಇವೆ.

ಈ ಬೆಟ್ಟದ ಮೆಲೆ ಕೆಲವೊಂದು ಸಣ್ಣದ ಗಾತ್ರದ ಕಲ್ಲುಗಳನ್ನ ಸಹ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಬಹಳಷ್ಟು ರೀತಿಯ ಫ್ರಿಜ್ ಗಳನ್ನ ನೋಡಬಹುದು.

ಇಲ್ಲಿ ಬೇರೆ ಬೇರೆ ರೀತಿಯ ಕಲರ್ ನಿಂದ ಕೂಡಿರುವಂತಹ ಫ್ರಿಡ್ಜ್ ಗಳನ್ನ ಇಟ್ಟಿದ್ದಾರೆ.

ಒಂದೊಂದಾಗಿ ಜೋಡಿ ಜೋಡಣೆಯನ್ನ ಮಾಡಿದ್ದಾರೆ ಮತ್ತು ಲೈಟ್ಸ್ ಗಳು ಮತ್ತು ಫ್ಯಾನ್ಗ ಗಳು ಆನ್ ಆಗಿ --

ಆ ಬುಕ್ ವನ್ನು ಹಿಡಿದುಕೊಂಡು ಓದುತ್ತಿದ್ದಾರೆ.

ಮತ್ತು ರೂಂ ಗಳ ಮುಂದೆ ಅಕ್ಕ ಪಕ್ಕ ಗಿಡಮರಗಳನ್ನು ನೆಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ಗಾಜಿನ ಒಂದು--

ಟಿಂಗ್ ಶಾಪ್ ಆಗಿದೆ ಈ ಕಟಿಂಗ್ ಶಾಪಿನಲ್ಲಿ ಒಬ್ಬ ವ್ಯಕ್ತಿ--

ನಿಂತುಕೊಂಡಿದ್ದಾನೆ ಮತ್ತು ಒಬ್ಬ ವ್ಯಕ್ತಿಗೆ ಒಂದು ಬಟ್ಟೆಯನ್ನು ಹಾಕಿ ಇನ್ನೊಬ್ಬ ವ್ಯಕ್ತಿ ಅವನ ಗಡ್ಡವನ್ನ.

ಇದು ಒಂದು ರಿಪೇರ್ ಮಾಡುವ ಅಂಗಡಿಯಾಗಿದೆ.

ಈ ಅಂಗಡಿಯ ಒಳಗೆ ಮತ್ತು ಅಂಗಡಿಯ ಮುಂದೆ ಸಾಮಾನುಗಳನ್ನ ಒಂದು ಕಬಾಡಿ೯ ನಲ್ಲಿ ಇಟ್ಟಿದ್ದಾರೆ.

ಮತ್ತು ಇನ್ನೂ ಕೆಲವು ಜನರು ಒಂದು ಬಟ್ಟೆ ಅಂಗಡಿಯ ಮುಂದೆ ನಿಂತುಕೊಂಡಿದ್ದಾರೆ.

ಬಿಲ್ಡಿಂಗ್ಸಿ ನ ಮುಂದೆ ಸಹ ಮರಗಳು ಇವೆ.

ಅಕ್ಕ ಪಕ್ಕ ಬೇರೆ ಬೇರೆ ಮಷೀನ್ ಗಳು ಇವೆ.

ಈ ಚಿತ್ರದಲ್ಲಿ ನಾವು ಎರಡು ಕುರ್ಚಿಯನ್ನ ನೋಡಬಹುದು.